ಸೋಫಾ ಸಿಟ್ ಹಾಕ್ಯಾರ್ ಸೋಫಾ ಸಿಟ್ ಮುಂದ ಸಾಮಾನುಗಳು ಒಂದು ಹೂವಿನ ಗಿಡ ಅದ ಒಂದು ಹಚಂದ ಗಿಡ ಅದ ಒಂದು ಡಬ್ಬಿ ಇಕ್ಕ್ಯಾರ ಇಚಕಡಿ.

ದುಖಾನಿನಲ್ಲಿ ಸ್ಪೋರ್ಟ್ಸ್ ವಸ್ತುಗಳು ಮತ್ತು ಗಿಫ್ಟೊಂದು ಸೆಂಟರ್ ಕೂಡ ಇದೆ.

ಇಲ್ಲಿ ಶಟಲ್ ಕಾಕ್ ಕೂಡ ಇದೆ.

ನಾಲ್ಕೈದು ದೇವರ ಮೂರ್ತಿಗಳು ಕೂಡ ಇವೆ.

ಎದ್ರುಗಡೆ ಒಬ್ಬ ಸ್ವಾಮೀಜಿ ಇಬ್ಬರು ಪೂಜೆ ಮಾಡುತ್ತಿದ್ದಾರೆ.

ಇಲ್ಲಿ ದೊಡ್ಡ ದೊಡ್ಡ ಲೈಟಿನ ಕಂಬಗಳು ಕೂಡ ಇವೆ.

ಒಂದು ರಸ್ತೆ ರಸ್ತೆಯ ಮೇಲೆ ಎರಡು ಗಾಡಿಗಳು ಹೋಗುತ್ತಿವೆ.

ಕರೆಂಟಿನ ದುಕಾನದಲ್ಲಿ ಕೆಂಪನ ಬಲ್ಪು ಬೆಳ್ಳನ್ ಬಲ್ಪು ಒಂದು ಫ್ಯಾನ್ ಕೂಡ ಇಕ್ಕಿದ್ದಾರೆ.

ಇದು ಒಂದು ಕಾರ್ ಇಲ್ಲಿ ಬೆಳ್ಳಂದು ಹಾಗೇ ನಿಂತಿದೆ.

ಮತ್ತು ಕೆಲವು ವಸ್ತು ಅರವಿಗಳು ಮಡಚಿ ಇಕ್ಕಿದ್ದಾ--

ಎದುರ್ ಗಡೆ ಮೂರ್ ನಾಲುಕ್ ಜನರು ಯೋಗವನ್ನು ಹೇಳುತ್ --

ಮತ್ತು ಮೂಲೆಯಲ್ಲಿ ಕಟಿಕೆಗಳು ಕೂಡ ಇವೆ.

ಇದು ಒಂದು ಗೋಲಗುಂಬಜ್ ಅಪ್ಲೆ ಇರುವ ಒಂದು ಮನೆ.

ಹಾಗು ಗುಮಸು ಮನೆಯ ಸುತ್ತ ಮನೆಯ ಒಳಗೆ ಹುಲ್ಲು ಕೂಡ ಬೇಳದಿದೆ ಸುತ್ತ್--

ಇಬ್ಬರ ಎದ್ರುಗಡೆ ಒಂದು ಕಾರ್ ಕೂಡ ನಿಂತಿದೆ.

ಮತ್ತು ಅವನ ಕೊರಳಲ್ಲಿ ಒಂದು ತಾಯಿತ ಇದೆ.

ಮತ್ತು ಅವನು ಕಣಿನ್ ಚಸ್ಮಾ ಹಂಚ್ಕೊಂಡಿದ್ದಾನೆ.

ಅವನ ಬಾಜು ಒಂದು ಬೋರ್ಡ್ ಕೂಡ ಇದೆ.

ಈ ನದಿಯ ಒಳಗೆ ಒಂದು ಹಡಗು ಕೂಡ ಹೊಂಟಿದೆ.

ಇಲ್ಲಿ ಬಾಜು ಒಂದು ಪೋಲಿಸರ ಗೇಟ್ ಕೂಡ ಹಾಕಿದ್ದಾರೆ.

ಮತ್ತೆ ಒಂದು ಡಸ್ಟ್ ಬಿನ್ ಕೂಡ ಇದೆ.

ಇಲ್ಲಿ ಎಲ್ಲರೂ ಮಕ್ಕಳು ಡ್ಯಾನ್ಸ್ ಆಡುತ್ತಿದ್ದಾರೆ.

ಇದು ಒಂದು ಎಲ್_ಜಿ ಮಾನಿಟರ್ ಟಿ_ವಿ ಗಳು--

ಈ ರೆಸಾರ್ಟ್ನಲ್ಲಿ ಒಬ್ಬ ಮನುಷ್ಯನು ಕುಂತಿದ್ದಾನೆ.

ಮತ್ತು ಅಲ್ಲಿ ಒಂದು ಕೆಂಪಂದು ರಾಡ್ ಕೂಡ ಹಾಕಿದ್ದಾರೆ.

ಇದೊಂದು ಗಣಪತಿ ಹಬ್ಬದ ಗಣಪತಿ ಹಬ್ಬದ ಮುಂದೆ ಎಲ್ಲರೂ ಬೆಳ್ಳನ್ ಟೋಪಿ ಹಾಕ್ಕೊಂಡಿ ನಿಂತಿ ಫೋಟೋ ಇಡ್ಸ್ಕೊಂಡರ ಒಬ್ಬ ಕುಂತಿ ಇಡ್ಸ್ ಕೊಂಡನ ಅವ್ನ ಬಾಜು ಕೆಳಗ ಒಂದು ಫೋಟೋ ಆದ ಸನ್ನುದ ಒಂದ್ ಹೂವಿನ್ಹಾರ --

ಗಣಪತಿ ಕೈದಾಗ್ ಚಕೂರಾದ ಒಂದ್ ಕೈದಾಗ್ ಹೂವಿನ ಹಾರ ಆಕ್ಯರ ಇಚ್ಚಕ್ ಒಂದ್ ಶಂಕು ಅದ ಒಂದ್ ಇನ್ನೊಂದ್ ಕೈದಾಗ್ ಶಾಲ್ ಆಕಿಂದದ ಕೊಳಗ್ ಒಂದ್ ದೊಡ್ಡುವು ಹೂವಿನ ಹಾರ--

ಬೋರ್ಡಿನಾಗ್ ಮೂರು ಐ ಐದು ಕೆಂಪನ್ನ್ ಕಾರ್ ತೋರ್ಸ್ಯಾರ ಎರಡ್ ಬೆಳ್ಳನ್ ಕಾರ್ ತೋರ್ಸ್ಯಾರ.

ಆಜು ಬಾಜು ಬೋರ್ಡಿನಲ್ಲಿ ಇಂಗ್ಲಿಷ್ ನಲ್ಲಿ ಬರೆಯಲಾಗಿದೆ.

ಮತ್ತು ಇಲ್ಲಿ ಒಂದು ದೊಡ್ಡ ಬಲ್ಬ್ ಕೂಡ ಇದೆ.

ಹೂವಿನ ಅಂಗಡಿಯಲ್ಲಿ ಒಂದು ದೊಡ್ಡದ ಹೂವಿನ ಹಾರ ಕೂಡ ಮಾಡಲಾಗಿದೆ.

ಇದು ಒಂದು ಶರಿ ದುಖಾನ್ ಅದ.

ಅದರ ಬಾಜು ಒಂದು ಗಿಟಾರ್ ಇಕ್ಯಾರ ಖಾಲಿ ಒಂದು ಗೇಟ್ ತೆರ್ದ್ಯಾರ ಹೊರಗೆ--